ಹಮ್ ಇಲ್ಲಿ ನಮಗೆ ಗಣೇಶ್ ಕಾಣ್ತಾನೆ ಗಣೇಶ್ ಆ ತರ ಈ ತರ ನೋಡಿದ್ರೆ ನಾವು ಗಣೇಶ ಚತುರ್ಥಿ ಮಾಡ್ತೀವಿ.

ಇದು ನಮ್ಮ್ ದೇಶದಲ್ಲ ಇದು ಬೇರೆ ದೇಶದಲ್ಲಿರಬಹುದು.

ಅದರ ಮೇಲೆ ಮಠ ಅದರ ಒಳಗಡೆ ಇದು ಒಂತರ ಪಾರ್ಕ್ ಪಾರ್ಕ್ ಏಕೆಂದ್ರೆ ಇದ್ದ ಕಾಂಪೌಂಡ್ ಅಂಡ್ ಟ್ರೀಸ್ ಹಿಂದೆ ಒಂದು ವಿಶಾಲವಾದ ಮೈದ ಮೈದಾನ.

ಓ ಇದ್ರಲ್ಲಿ ಮಕ್ಕಳು ಆಟ ಆಡ್ತಾರೆ.

ಅಲ್ಲ ಯಾರಾದರೂ ಇನಾಗರೇಟ್ ಮಾಡ್ರ ಇಂತದೆಲ್ಲ ಬರಕ್ಕೆ ಈ ತರ ಒಂದು ಕಟ್ ತಾರಾ.

ಇದು ಒಂತರ ಬೋರ್ ಆದಾಗ ಎದುರಾದಾಗ ಟ್ಯಾಂಕ್ಸ್ ಫುಲ್ ಮಾದಕ ಚನ್ನಾಗಿ ಕಾಣುತ್ತ. ಸೊ ಇಲ್ಲಿ ಬರಿ ಕಲ್ಲು ಬಂಡೆ ಹಾಕಿ ಕಟ್ಟಿದ್ದಾರಾ.